ಇದು ಮಸೀದಿ ಮಸೀದಿ ಒಳಗೆಲ್ಲಾ ನಮಾಸ ಮಾಡಕ್ಕತರ ಅವರಿಗೆ ಈ ಶುಕ್ರವಾರಕೊಮ್ಮಿ ಮಸೀದಿಗೆ ಹೋಗಿ ನಮಾಸ ಮಾಡತರ.

ಇದು ಮೆನ್ಸ್ ಸಲೂನ್ ಅದ ರೀಸೆಂಟ್ ಆಗಿ ಓಪನಿಂಗ್ ಆಗಿರಬಹುದು ಅದಕ್ಕ ಬಲೂನ್ಸ್ ಫ್ಲವರ್ಸ್ ಹಾಕಿ ಡೆಕೋರಟ್ ಮಾಡ್ಯಾರ.